ಇಲ್ಲಿ ಒಂದು ಬೆಡ್ ಇದೆ ಬೆಡ್ ಇನ ಮೇಲೆ ಆಸ್ತಿ ಪಂಜರವನ್ನು ಇಡಲಾಗಿದೆ ಮ --

ಎ ಮತ್ತು ಪೈಪುಗಳಿವೆ ಪೈಪಿಗೆ ಜೋಡಿಸಲಾಗುವ ವಸ್ತುಗಳು ಕೂಡ ಇಲ್ಲಿ ಇವೆ.

ಮತ್ತು ಸ್ಟೇಜ್ ಮೇಲೆ ಒಂದು ಸೋಫಾ ಸೀಟ್ ಇದೆ.

ದೇವಸ್ಥಾನದ ಎದುರುಗಡೆ ಒಬ್ಬ ಹುಡುಗ ನಡೆದುಕೊಂಡು ಹೋಗುತ್ತಿದ್ದಾನೆ.

ಇದು ಒಂದು ಹಾಲಿನ ಡೈರಿ ದುಖಾನ್ ಇದೆ.

ಇಲ್ಲಿ ಹಾಲು ಮತ್ತು ಮೊಸರುಗಳನ್ನು ಸಿಗುತ್ತವೆ ಎಂದು ಹೇಳಬಹುದು.

ಮತ್ತೆ ಈ ದುಃಖಾನಿಗೆ ಎರಡು ಮೆಟ್ಟಿಲುಗಳಿವೆ.

ಹಾಗು ಪೂರ್ತಿಯಾಗಿರುವ ಕಟ್ಟಡ ಅಲ್ಲ ಇಲ್ಲಿ ಇನ್ನಷ್ಟು ಕೆಲಸ ಮಾಡುವ ಕಟ್ಟಡ ಇದೆ.

ಮತ್ತು ಕೆಳಗಡೆ ಒಂದು ದೇವರ ಪ್ರತಿಷ್ಠಾಪನೆಯಾಗಿದೆ ಇಲ್--

ಈ ಮಾರಾಟ ಮಾಡುವ ದುಃಖಾನ್ ಹೆಸರು ಬಾಲ್ ದಾದಿ ಎನ್ನುವ ಹೆಸರು ನಿಂದು ಈ ಹೆಸರು ನಿಂದ ಕರೆಯಲ್ಪಡುತ್ತದೆ.

ಒಬ್ಬರು ದತ್ತಾತ್ರಿ ಇನ್ನೊಬ್ಬರು ಲಕ್ಷ್ಮಿ ದೇವಿಯ ಫೋಟೋ ಇದೆ.

ಇಲ್ಲಿ ತುಂಬ ಚೆನ್ನಾಗಿ ಗ್ಲಾಸ್ ಮತ್ತು ಮಿಕ್ಸರ್ ಗಳನ್ನು ಜೋಡಿಸಲಾಗಿದೆ.

ಈ ಸ್ಥಳದಲ್ಲಿ ಮತ್ತು ಬಹಳಷ್ಟು ಚೀಲಗಳು ಇವೆ.

ಆ ಚೀಲದಲ್ಲಿ ವಸ್ತುಗಳನ್ನು ತುಂಬಲಾಗಿದೆ ಎಂದು ಹೇಳಬಹುದಾಗಿದೆ.

ಮತ್ತು ಈ ಟ್ರೈನ್ ನಿಲ್ದಾಣ ತುಂಬಾ ಚೆನ್ನಾಗಿ.

ಅದರಲ್ಲಿ ಬಹಳಷ್ಟು ಸರಕುಗಳನ್ನು ಸಾಲು ಸಾಲಾಗಿ ಜೋಡಿಸಲಾಗಿದೆ.